ಬಹುದು ಮತ್ತು ಅದರ ಮೇಲೆ ಒಂದು ಬೋರ್ಡ್ ಬ್ಯಾನರ್ ಹಾಕಿರುವುದು ಕಾಣಬಹುದು.

ರೋಡಿ ನಲ್ಲಿ ಒಂದು ಕಾರು ಮತ್ತು ಒಂದಿಷ್ಟು ಬೈಕ್ ಗಳು ಹೋಗುತ್ತಿರುದನ್ನು ನೋಡಬಹುದು ಹಾಗೆ ಎರಡು ರೀತಿಯಾದ ಚೇರ ಗಳು ಅಳವಡಿಸಿರುದನ್ನು ಕಾಣಬಹುದು.

ಇದು ನೋಡಲು ತುಂಬಾನೆ ಸುಂದರವಾಗಿದೆ ಈ ಪೋಟೋ ವು ಒಂದು ಮದುವೆಯ ಸಮಾರಂಭದ ದೃಶ್ಯದ ಪೊಟೊ ಎಂದು ನಮಗೆ ತಿಳಿದುಬರುತ್ತದೆ.

ಇದು ಒಂದು ಸ್ಪೋರ್ಟ್ಸ್ ಸಾಮಾನುಗಳು ಎಂದು ನಮಗೆ ತಿಳಿದು ಬರುತ್ತವೆ.

ಇದರ ಮುಂಭಾಗದಲ್ಲಿ ಮೆಟ್ಟಿಲಿನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಇದು ಒಂದು ಮಹಿಳೆಯ ದೃಶ್ಯವೊಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಕ್ಯಾರ್ ಗ್ಯಾರೇಜ್ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಇಬ್ಬರು ರೀತಿಯಾದ ವ್ಯಕ್ತಿಗಳನ್ನು ಇರುವುದು ನೋಡಬಹುದು ಹಾಗೆ ಇಬ್ಬರು ವ್ಯಕ್ತಿಗಳು ಕಾರ್ ಮೆಕ್ಯಾನಿಕ್ ಮಾಡುತ್ತಿದ್ದಾರೆ ಎಂದು ಹೇಳಬ --

ಮುಂಭಾಗದಲ್ಲಿ ಒಂದು ಬೈಕ್ ನಿಂತಿರುವ ದೃಶ್ಯವನ್ನು ಪಕ್ಕದಲ್ಲಿ ಕಾಣಬಹುದು.

ಇದಕೆ ಕಟ್ಟಿಗೆಯಿಂದ ಕಟ್ಟಿದಂತ ಸಾರಿಗೆಗಳನ್ನು ನಾವು ಇಲ್ಲಿ ನೋಡಬಹುದು.

ಮತ್ತು ಈ ಮನೆಯು ನೋಡಲು ತುಂಬ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆಯ ವಾತಾವರಣದಲ್ಲಿ ಕಂಡು ಬರುತ್ತದೆ.

ಇದು ಒಂದು ಫಂಕ್ಷನ್ ಡೆಕೋರೇಷನ್ ಮುಂಭಾಗದ ಆವರಣವೆಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಒಂದು ಮದುವೆಯ ಫಂಕ್ಷನ್ ನಡೆಯುತ್ತಿರುತ್ತಿದೆ ಎಂದು ಹೇಳಬಹುದು.

ಹಾಗೆ ಪಕ್ಕದಲ್ಲಿ ಗಾಜಿನ ಟೇಬಲ್ ಗಳು ಗ್ಲಾಸ್ ನ್ನು ನಾವು ನೋಡಬಹುದು.

ಇದು ಒಂದು ದೇವಸ್ಥಾನದ ಆವರಣವೆಂದು ನಮಗೆ ತಿಳಿದು ಬರುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳು ಸಾಕಷ್ಟು ಇರುವುದನ್ನು ನೋಡಬಹುದು.

ಹಾಗೆ ಇದರ ದಂಡೆಯ ಪಕ್ಕದಲ್ಲಿ ದೊಡ್ಡ ಒಂದು ಕಲ್ಲು ಬಂಡೆ ಇದೆ ಎಂದು ಹೇಳಬಹುದು.